ಮೇಲೆ ಬಲೂನ್ ಕಟ್ಟಿ ಬರ್ತಡೇ ಪಾರ್ಟಿ ಯೊಂದನ್ನು ಇಲ್ಲಿ ನೋಡಿ ಮಕ್ಕಳು ಕಿಣಿ ಕುಣಿದು ಕುಪಲ್ಸ್ತಿದ್ದಾರೆ.

ಇಲ್ಲಿ ಹಲವಾರು ಜನರು ರಾತ್ರಿ ವೇಳೆಗೆ ಬಂದು ತಮ್ಮ ಜೀವನವನ್ನು ಸುಖಗೊಳಿಸಿ ಹೋಗುತ್ತಾರೆ.

ಇಲ್ಲೀ ಒಂದು ಆಟೋ ಇದೆ ಮತ್ತೊಂದು ಬಸ್ಸು ನಿಂತಿದೆ.

ಅಲ್ಲಿ ಹಿಂದೆ ಐಸ್ ಬಾಕ್ಸ್ ಕೂಡವು ಇದೆ ಹಲವಾರು ಮೀನುಗಳನ್ನು ಹಿಡದು ಅದನ್ನು ಮಾರುತ್ತಿರುವ ಮೀನುಗಾರ.

ಈ ಚಿತ್ರದಲ್ಲಿ ನೋಡಬಹುದು ಇದೊಂದು ಮೆಟ್ರೋ ಸ್ಟೇಷನ್ನ ಬಳಿ ಇರುವ ಪಾರ್ಕಿಂಗ್ .

ಈ ಚಿತ್ರ ನೋಡುತ್ತಿದ್ದಾರೆ ಇದೊಂದು ಸಲೂನ್ ಅಥವಾ ಮೇಕಪ್ ಬಳಸುವ ಜ- ಪ್ರದೇಶವಾಗಿದೆ.

ಈ ಚಿತ್ರ ನೋಡುತ್ತಿದ್ದಾರೆ ಇದೊಂದು ಕಾರ್ ಶೋ ರೂಮ್ ಅಥವಾ ಆಟೋ ಶೋ ರೂಮ್ ಎಂದು ಹೇಳಬಹುದು.

ಈ ಚಿತ್ರ ನೋಡುತ್ತಿದ್ದಾರೆ ಇದೊಂದು ಕಟ್ಟಡದ ನಡೆದು ಹೋಗಲು ಆಗುವ ದಾರಿ ಎಂದು ಹೇಳಬಹುದು.

ಪಕ್ಕದಲ್ಲಿಯೇ ಎಮರ್ಜೆನ್ಸಿ ಎಕ್ಸಿಟ್ ಒಂದನ್ನು ಇದೆ ಏನಾದರೂ ಹೆಚ್ಚು ಕಮ್ಮಿ ಆಗಿಯಾ ಸಮಯದಲ್ಲಿ ಆ ಡೋರನ್ನು ತೆಗೆದು ಹೋಗಿದರೆ --

ಈ ಚಿತ್ರ ನೋಡುತ್ತಿದ್ದಾರೆ ಇದೊಂದು ಶಾಪಿಂಗ್ ಕಾಂಪ್ಲೆಕ್ಸ್ ಎಂದು ಹೇಳಬಹುದು.

ಇಲ್ಲಿ ಹಲವಾರು ಜನರು ದಿನಾ ಚರಿ ಬಂದು ಹೋಗು ಮಾಡುತ್ತಿದ್ದಾರೆ ಇಲ್ಲಿ ಸಾಮಾಗ್ರಿಗಳನ್ನು ತೆಗೆದುಕೊಳ್ಳಬಹುದು.

ಇಲ್ಲಿ ಈಜಿ ಬೈ ಎಂಬ ಬಟ್ಟೆ ಅಂಗಡಿಯು ಕೂಡ ಇದೆ ಅಲ್ಲಿ ಮುಂದೆಯೇ ಕೇಕ್ ಶಾಪ್ ಕೂಡವೂ ಇದೆ.

ಇಲ್ಲಿ ಬಿಳಿಯಾದ ಎರಡು ಬಸ್ಸುಗಳನ್ನು ನೋಡಬಹುದು ಒಬ್ಬ ವ್ಯಕ್ತಿಯು ನಡೆದುಕೊಂಡು ಹೋಗುತ್ತಿದ್ದಾನೆ.

ಈ ಚಿತ್ರವನ್ನು ನೋಡುತ್ತಿದ್ದಾರೆ ಇಲ್ಲೊಂದು ಆಟೋ ಬಂದಿದೆ.

ಈ ಚಿತ್ರ ನೋಡದಿದ್ದರೆ ಇದೊಂದು ಕಾರ್ ಗ್ಯಾರೇಜ್ ಎಂದು ಹೇಳಬಹುದು.

ಎರಡು ಚಕ್ರಗಳ ಕಾರ ನ್ನು ಮುಂದೆಯೇ ಬಿಚ್ಚಿ ಅದನ್ನು --

ದೊಡ್ಡವರು ಆಡಲು ಬರುತ್ತಾರೆ ಅಲ್ಲೇ ಮಧ್ಯದಲ್ಲೆ ಒಂದು ನಮ್ಮ ನೇಶನ್ನ ಬಾವುಟ ನೋಡಬಹುದು.

ಅಲ್ಲೇ ಒಂದು ಮಹಿಳೆಯು ಮುಂದೆಯು ಹೂವನ್ನು ಮಾರುತ್ತಾ ಬರುತ್ತಿದ್ದಾಳೆ.

ಈ ಚಿತ್ರ ನೋಡುತ್ತಿದ್ದರೆ ಇದೊಂದು ಮಸೀದಿಯಂತೆ ಕಾಣುತ್ತದೆ ಮೇಲೆ ಬೀದಿ ದೀಪ ಕಾಣುತ್ತೆ.

ಇದೊಂದು ಹಳೆಯ ತರಹದ ರೋಡ ಆಗಿದೆ ಎಂದು ಹೇಳಬಹುದು ಪಕ್ಕದಲ್ಲೆ ಒಂದು ಕಟ್ಟಡವಿದೆ.

ಹಲವಾರು ಜನ ಹೆಂಗಸರು ಕೈ ಕೈ ಹಿಡಿದು ಕುಣಿಯುತ್ತಿದ್ದಾರೆ.

ಇಲ್ಲಿ ಹಲವಾರು ವಯಸ್ಸಾದವರು ಬಂದು ನ್ಯೂಸ್ ಪೇಪರ್ ಮ್ಯಾಗ್ಜಿನ್ ಅದನ್ನು ಓದಿ ವಿಶ್ರಾಂತಿ ತೆಗೆದು ಹಲವಾರು ವಿಷಯವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ.

ಈ ಚಿತ್ರ ನೋಡಿದರೆ ಇದೊಂದು ಪಾರ್ಕ್ .

ಈ ಚಿತ್ರ ನೋಡುತ್ತಿದ್ದಾರೆ ಇದೊಂದು ರಾತ್ರಿ ವೇಳೆಗೆ ಫೌಂಟೇನ್ ನ ಒಂದು ಪ್ರದರ್ಶನ ನಡೆಯುತ್ತಿದೆ.

ಈ ಚಿತ್ರ ನೋಡುತ್ತಿದ್ದಾರೆ ಇದೊಂದು ಕುಣಿತದ ಅಭ್ಯಾಸ ತರಬೇತಿಯ ಕೇಂದ್ರ ಎಂದು ಹೇಳಬಹುದು.

ಅಲ್ಲಿ ವಾಚ್ ಮ್ಯಾನ್ ಕೂಡ ಇದ್ದಾನೆ ಒಳಗಡೆ ಅಲ್ಲಿ ಹಲವಾರು ಜನರು ಬಂದಿದ್ದಾರೆ.

ಈ ಚಿತ್ರದಲ್ಲಿ ನಾವು ನೋಡಬಹುದು ಅಲ್ಲಿ ಮಣ್ಣನ್ನು ಚೀಲಕ್ಕೆ ತುಂಬುತಿದ್ದಾರೆ.

ಫ್ರೂಟ್ ಜ್ಯೂಸ್ ನ ಅಂಗಡಿ ನೋಡಬಹುದು ವಸಂತ ಬುಕ್ ಹೌಸ್ ಇಲ್ಲಿ ಬುಕ್ ಗಳನ್ನು ನಾವು ತೆಗೆದುಕೊಳ್ಳಬಹುದು.

ಇದೊಂದು ಕೆಫೆ ಎಂದು ಹೇಳಬಹುದು ಟ್ರಫಲ್ಸ್ ಇದು ಬೆಂಗಳೂರಿನಲ್ಲಿ ನಿರ್ಮಿತವಾಗಿದೆ.

ಇಲ್ಲಿ ಹಲವಾರು ಜನ ರು ಬಂದು ತಿನ್ನುತ್ತಾರೆ ಇದೊಂದು ತಿನ್ನುವ ಸ್ಥಳ.

ಇಲ್ಲಿ ಹಲವಾರು ಜನರು ಕೂತಿದ್ದಾರೆ ನೀವು ನೋಡಬಹುದು.

ಇಲ್ಲಿ ಹಲವಾರು ಜನರು ಕೆಳಗಡೆ ಅಂಗಡಿಗೆ ಬಾಡಿಗೆ ನೀಡಲಾಗುತ್ತದೆ.

ಈ ಚಿತ್ರದಲ್ಲಿ ನಾವು ನೋಡಬಹುದು ಇದೊಂದು ಭವ್ಯವಾದ ತೇಟರ್ .